ಎದುರುಗಡೆ ಕಾಂಪೌಂಡ್ ಗೆ ಬಿಳಿ ಕಲರ್ ಹಾಗು ಎದುರುಗಡೆ ಒಂದು ಒಳ್ಳೆ ಸುಂದರವಾಗಿ ಕಾಂಪೌಂಡ್ ತರ ಕೂಡ ಕಾಣಿಸ್ತಾ ಇದೆ .

ಇಲ್ಲಿ ತುಂಬಾ ಕಾರ್ ಗಳು ನಿಂತಿವೆ ಹಾಗು ಬೈಕ್ ಗಳು ಕೂಡ ನಿಂತಿವೆ.

ಹಾಗು ಇದರ ಎದುರುಗಡೆ ಹೂ ಗಿಡದ ಷೋಕೇಸ್ ಪಾಟ್ ಗಳನ್ನೂ ಕೂಡ ಇಟ್ಟಿದ್ದಾರೆ ಹಾಗೆ ಪಕ್ಕದಲ್ಲಿ ಜ್ಯೂಸು ನ ಕೌಂಟರ್ ಕೂಡ ಇದೆ.